ನೋಡುವುದನ್ನು ಗಮನಿಸಬಹುದು ಅದಕ್ಕೆ ಬಲೆಯನ್ನು ಕೂಡ ಹಾಕಲಾಗಿದೆ ಯಾರು ಕೂಡ ಅದನ್ನು ಮುಟ್ಟಬಾರದು ಮುಟ್ಟುವುದಾದರೆ ಅದು ನಮ್ಮನ್ನು ತಿನ್ನುತ್ತದೆ .

ಇದರಲ್ಲಿ ನಾವು ಶಾಲೆಯಲ್ಲಿ ಅಥವಾ ಕಾಲೇಜ್ ಅಲ್ಲಿ ಮಕ್ಕಳು ಕುಳಿತುಕೊಳ್ಳುವ ಬೆಂಚ್ ಗಳನ್ನು ಗಮನಿಸಬಹುದಾಗಿದೆ .

ಈಕಡೆ ಆಕಡೆ ಅಲ್ಲಿ ಒಂದು ಆಟೋವನ್ನು ಕೂಡ ಗಮನಿಸಬಹುದಾಗಿದೆ. ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ ಅನುಸುತ್ತದೆ.

ಚರ್ಚ್ ಆಗಿದೆ ಇಲ್ಲಿ ಫೋಟೋ ತೇಗಿಸುಕೊಳ್ಳೋದನ್ನು ಗಮನಿಸಬಹುದಾಗಿದೆ ಫೋಟೋದಲ್ಲಿ ನಾವ್ ಇಬ್ಬರು ಹೆಣ್ಣುಮಕ್ಕಳನ್ನು ಗಮನಿಸಬಹುದು.

ಕಟ್ಟಿಗೆ ಇದೆ ಕಾಲುಗಳಿಂದ ಅವ್ರು ಮುಂದಕ್ಕೆ ಹೋಗೋದನ್ನ ಗಮನಿಸಬಹುದಾಗಿದೆ.